ಜ್ಯೋತಿಷ್ಯರನಲ್ಲಿ ಆಶೀರ್ವಾದದ ಪಡೆದುಕೊಳ್ಳುತ್ತಿದ್ದಾರೆ ಮತ್ತು ಮಹಿ ಬಿಂದಿಗೆ ಹಿಡಿದುಕೊಂಡು ನೀರು ಹೋಗುತಿರುವುದನ್ನು ಕಾಣಬಹುದು.

ಬೈ ದೊಡ್ಡದಾದ ಮರವನ್ನು ಕಾಣಬಹುದು ಮತ್ತು ಮರಕ್ಕೆ ಒಂದು ಎನಿಯನ್ನು ಇಟ್ಟಿದ್ದಾರೆ.

ಮತ್ತು ಅವನ ಹಿಂದ್ಗಡೆ ಒಂದು ಕುರ್ಚಿ ಇರುದನ್ನು ಕಾಣಬೋದು.

ಮತ್ತು ಬಗಲಿಗೆ ಒಬ್ಬ ವ್ಯಕ್ತಿ ನಿಂತಿರುವುದು ನೋಡಬಹುದು.

ಮತ್ತು ಈ ಮೂರ್ತಿಗಳು ಮದ್ಯದಲ್ಲಿ ಒಂದು ದೊಡ್ಡದಾದ ಬುದ್ದಮ ಬುದ್ದನ ಮೂರ್ತಿ ನೋಡಬಹುದು.

ಇದೊಂದು ಕೆಂಪು ರೀತಿಯ ಬಣ್ಣವನ್ನು ಹೊಂದಿದೆ.

ಇದರ ಮೇಲೆ ಫನ್ ಡಿ ಎಂದು ಲೋಗೋ ವನ್ನು ಬರೆದಿದ್ದಾರೆ.

ಕಾರ್ ನೋಡಲು ಬಹಳ ಸುಂದರವಾಗಿದೆ ಈ ಕಾರ್ ಬಿಳಿ ಬಣ್ಣವನ್ನು ಹೊಂದಿದೆ.

ಅಲ್ಲಿ ಎಸ್ ಎಂಬ ದೊಡ್ಡ ಅಕ್ಷರ ಬರೆದಿದೆ ಈ ಗಾಡಿ ನಂಬರ್ ಕೆ_ಎ ತರ್ಟೀಸೆವೆನ್ ಎಮ್ ಫೈವ್ ಸಿಕ್ಸ್ ಫೈವ್ ಒನ್ ಎಂದು ಬರೆದಿದ್ದಾರೆ.

ಮತ್ತು ಇಲ್ಲೊಂದು ಬಾಳೆಹಣ್ಣು ಇರುವುದನ್ನು ಗೋನೆ ಇರುವುದನ್ನು ನಾವು ನೋಡಬಹುದು ಮತ್ತು ಕಟ್ಟಿ ಸಾಲಾಗಿ ಇಟ್ಟಿದ್ದಾರೆ.

ಸುಡು ಸುಡು ಮಾರುವುದನ್ನು ನೋಡಬಹುದು ಮತ್ತು ಈ ತರಕಾರಿ ಅಂಗಡಿಯಲ್ಲಿ ಎಲ್ಲಾ ತರ ಬದನೆಕಾಯಿ ಆಲೂಗಡ್ಡೆ ಮತ್ತು ಕ್ಯಾಬೇಜ್ ಎಲ್ಲಾ ರೀತಿಯಾದ ಇಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳು ಸಿಗುತ್ತವೆ.

ನೀಲಿ ಮತ್ತು ಬಿಳಿ ಬಣ್ಣದ ಬಲೂನ್ ಅನ್ನು ಆಕಿ ಡೆಕೋರೇಷನ್ ಮಾಡಿದ್ದಾರೆ.

ಮತ್ತು ಇದು ನೀಲಿ ಮತ್ತು ರೆಡ್ ಮತ್ತು ಬ್ಲಾಕ್ ಮತ್ತು ಸ್ವಲ್ಪ ದೊಡ್ಡದಲ್ಲಿ ಒಂದು ಬೈಕ್ ನಿಂದಿರುದು ನೋಡಬಹುದು.

ಈ ಚೇರಿ ನ ಮಾಲೆ ಬಹಳಷ್ಟು ಮಂದಿ ಮಲ್ಕೊಂಡಿದ್ದಾರೆ ಮತ್ತು ಅವರ ಬಳಿ ಒಂದು ಲೆಸ್ ಇರುದು ನೋಡಬಹುದು.

ಈ ಪ್ರದೇಶದಲ್ಲಿ ಒಂದು ಚಿಕ್ಕದಾದ ಹಳ್ಳ ಹರಿಯುತ್ತಿರುವುದನ್ನು ಕಾಣಬಹುದು.

ಅಂಗಡಿ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಹೊ--

ಗುಲಾಬ್ ಜಾಮೂನ್ ಗಳು ಸಾಲಿನಲ್ಲಿ ಜೋಡಿಸಿದ್ದಾರೆ ಮತ್ತು ಒಂದರ ಮೇಲೆ ಒಂದು ಇಟ್ಟಿದ್ದಾರೆ.

ಮತ್ತು ಆಜು ಬಾಜು ಸ್ವೀಟ್ ಗಳನ್ನ ಇಟ್ಟಿದಾರೆ.

ಮತ್ತು ಮೂವರು ವ್ಯಕ್ತಿಗಳು ಒಂದೇ ರೀತೀ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ.

ಮತ್ತೆ ಈ ಕಾಂಪ್ಲೆಕ್ಸಿಗೆ ಮುಂದ್ಗಡೆ ರೆಡ್ ಬಣ್ಣದ ಅಕ್ಷರಗಳನ್ನು ಬರೆದಿದ್ದಾರೆ.

ತ್ತು ಈ ಟೈರುಗಳು ಒಂದರ ಮೇಲೆ ಒಂದು ಜೋಡಿಸಿದ್ದಾರೆ.